ಕಾರ್ಗಳು ಕಾರ್ ಸುತ್ತ ಮಳೆಗಳು ಬಸ್ಗಳು ಮನೆ ನೆಟ್ವರ್ಕ್ ಕಂಬ ಸುತ್ತಲೂ ಮರಗಳು ಆಟೋ ಗಳು ಸುತ್ತಲೂ ಕಾಂಪೌಂಡ್ ನಿಮಿಸಲಾಗಿದೆ.

ಕಾರ್ ಗಳು ಕಾರ್ ಗಳು ಕರೆಂಟಿನ್ ಕಂಬ ಕರೆಂಟಿನ್ ಕಂಬ ಸುತ್ತಲೂ ಗಿಡಗಳು ಓಮಿನಿ ಓಮಿನಿ ಮೇಲೆ ಟಾರ್ಪಲ್ ಒಬ್ಬ ಮನುಷ್ಯ ವ್ಯಕ್ತಿ ವ್ಯಕ್ತಿ ಸುತ್ತಲೂ ಅಲ್ಲಿ ಕಾಂಪೌಡ್ ಕಾಂಪೌಡ್ ಟೈಪ್ ಕಟ್ಟಿದ್ದಾರೆ.

ಸುತ್ತಲೂ ಜನ ಲೈಟಗಳ ವ್ಯವಸ್ಥೆ ಆ ಕಾರ್ತೀಕ ದೀಪೋದ್ಸವ ಫುಲ್ ಲೈಟ್ ಲೈಟಗಳ ವ್ಯವಸ್ಥೆ --

ಫ್ಲವರ್ ಡೆಕೋರೇಷನಗೆ ಆಹ್ ಫುಲ್ಲು ಸುತ್ತಲು ಗುಲಾಬಿ ಹೂವ ಇಲ್ಲ ಲೋಡ್ ಆಗಿರವು ಒಂದು ಗಾಡಿ ಒಂದು ಮರ--